ಅಹ್ ನಾನು ಕೂಡ ಚೆಂದ ಇದ್ದೇನೆ, ಏನ್ ಗೊತ್ತಾ ನನ್ನ ಅಮ್ಮನಿಗೆ ಸ್ವಲ್ಪ, high blood pressure ಆಗಿದೆ ಹಾಗಾಗಿ.

ಅದಕ್ಕೆ ಏನಾದ್ರೂ ಹೌದು tips ಏನಾದ್ರೂ ಇದ್ರೆ ಹೇಳ್ಬೋದಾ ಅಂತ ನಿಮ್ ಹತ್ರ ಕೇಳ್ಳಿಕೆ ನಾನ್ ಒಂದು call ಮಾಡಿದ್ದು.

ಅಮ್ಮನಿಗೆ ಈಗ ಪ್ರಾಯ ಎಷ್ಟ್ ಆಯ್ತು? ಅವ್ರಿಗೆ ಒಂದು forty-five ಆಯ್ತು.

ಹೌದಾ ಅದು ನಿಮ್ಮ ಅಮ್ಮನಿಗೆ ಅಂತ ಅಲ್ಲಾ ಎಲ್ರಿಗೂ ಇರ್ತದೆ ಸಮಸ್ಯೆ ಈಗ. ಹೌದು ಆದ್ರೆ ಏನ್ ಗೊತ್ತಾ ಅವರಿಗೆ control ಮಾಡ್ಲಿಕೆ ಅಂದ್ರೆ ಆ~ ಆಗುದಿಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ ಅದಕ್ಕೆ. ಎಂತಾ ತಲೆ ಸುತ್ತುದು ಎಲ್ಲಾ ಉಂಟಾ?

ಹಾಗೇನಿಲ್ಲ ಆದ್ರೆ ಒಂತರಾ, ತಲೆಯೆಲ್ಲಾ ಇದು ಆಗುದು ಆಮೇಲೆ, ಅಹ್ ಕತ್ತಲು, ಕತ್ತಲು, ಆಗುದು ಸ್ವಲ್ಪ ಇದಾದ್ರೆ, ಹಾಗೆಲ್ಲ ಆಗ್ತದೆ ಆಮೇಲೆ ಅಹ್ ಏನಾದ್ರೂ ತಿಂದ್ರೆ ಮತ್ತೆ ಅದು vomit ಆಗ್ತದೆ ಸ್ವಲ್ಪ ಹೊತ್ತಲ್ಲೇ.

ಅವ್ರು ಮತ್ತೆ ಈ ಅಹ್ ಸ್ವಲ್ಪ ತರ್ಕಾರಿ ಮತ್ತೆ ಸೊಪ್ಪು ಇದನ್ನೆಲ್ಲಾ ಜಾಸ್ತಿ ತಿನ್ಬೇಕು, ಈ ಕೋಳಿ ಮೀನು ಅದಲ್ಲ ಕಡಿಮೆ ಮಡ್ಬೇಕು. ಹ್ಮ್ ಅದೇ ನಾನ್ ಹೇಳ್ತಿದ್ದೇನೆ ಅವರಿಗೆ ಹಾಗೆ ಮಾಡಿ ಅಂತ.

ಆ ಇವ್ರೇ ಆಸ್ಪತ್ರೆಯಿಂದ ಎಷ್ಟು ಮದ್ದು ತಂದ್ರೆಸ, ಮನೆಯಲ್ಲಿ ಅವ್ರು ಸ್ವಲ್ಪ ಅವ್ರುದ್ದು exercise , ಸ್ವಲ್ಪ meditation ಹಾಗೆಲ್ಲ ಮಡ್ಬೇಕು ಸ್ವಲ್ಪ.

ಹ್ಮ್ ಹೌದು ಅದೇ ಏನಂದ್ರೆ ಅವರಿಗೆ tab~ ಅದು, ಮದ್ದು ತಕೊಳ್ಳಿಕೆ ಬೇಡ ಮಾತ್ರೆ ಅಂತ ಅವರು ಹೇಳುದು, ನಾನು ಹಾಗೇನೆ ನಾನು ಇದು ಮಾಡ್ತೇನೆ ಅಂತ ಆದ್ರೆ, ಆ ಕೆಲವೊಮ್ಮೆ high ಆದಾಗ tablet ಮಾತ್ರೆ ತಕೊಳ್ಳೆ ಬೇಕಲ್ವಾ?

ಹಾಗೆ ಅದು ಅವರು ಕೇಳ್ತಿಲ್ಲ ಮಾತ್ರೆ ಬೇಡ ಅಂತಲೇ ಹೇಳ್ತಿದ್ದಾರೆ ಅದನ್ನು control ಮಾಡುದು ಅಂತ.

ನೀ ಹಾಗಾದ್ರೆ, ಅವ್ರು ಸ್ವಲ್ಪ ನೀರು, ಬೆಳಿಗ್ಗೆ ಎದ್ದ ಕುಡ್ಲೆ ನೀರ್ ಕುಡಿಬೇಕು.

ಮತ್ತೆ ಈ ಲಿಂಬು ಇತ್ತಲ್ಲ ಲಿಂಬು.

ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು, ಹನ್ನೊಂದು ಗಂಟೆ ಹೊತ್ತಿಗೆ ಬೆಳಿಗ್ಗೆ ಬಿಸ್ಲಿರ್ತದೆ ನೋಡು ಅವಾಗ ಸ್ವಲ್ಪ ಕುಡಿಬೇಕು ಅದನ್ನು sugar ಹಾಕ್ಬಾರ್ದು ಅದಕ್ಕೆ.

ಈ ಲಿಂಬು ಉಪ್ಪು ಎಲ್ಲಾ ಹಾಕಿ ಸ್ವಲ್ಪ ಕುಡಿಬೇಕು.

ಮತ್ತೆ ಚಿಂತೆ ಮಾಡ್ತಾ ಕುತ್ಕೊಳ್ಬಾರ್ದು, ಹುಷಾರಿಲ್ಲಾ, ಹುಷಾರಿಲ್ಲಾ ಅಂತ ಹೇಳಿ. ಆಮೇಲೆ ಅವರು ಹಾಗೇನೆ ಒಂದು ಸ್ವಲ್ಪ ಏನಾದ್ರೂ ಆದ್ರೆ, ತುಂಬಾ ಅದ್ರ ಬಗ್ಗೆ ಯೋಚನೆಯೆಲ್ಲಾ ಮಾಡುದು . ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಅದೇ ಜಾಸ್ತಿ ಆಗ್ತದಲ್ಲ, ಕಡಿಮೆ ಆಗುದು ಮತ್ತೆ? ಅದೇ ಅದೇ ಹೌದು ನಾನ್ ಹೇಳ್ತೆನೆ ಚಿಂತೆ ಮಾಡ್ಬೇಡಿ ಅಂತ, ಈಗ ಏನಿಲ್ಲ ಆದ್ರೆ ನಾಳೆ ಬೆಳಿಗ್ಗೆ ತಿಂಡಿ ಏನ್ ಮಾಡುದು ಅದನ್ನು ಕೂಡ ಚಿಂತೆನೆ ಮಾಡ್ತಾ ಇರ್ತಾರೆ ಅವ್ರು.

ಎಂತ ಹೇಳಿದ್ರು ಅಷ್ಟೇ ಅವ್ರು, ಚಿಂತೆ ಮಾಡುದನ್ನು ಒಂದು ಬಿಡುದಿಲ್ಲ. ಚಿಂತೆ ಮಾಡ್ಬರ್ದು ಅವರು ಎಷ್ಟು ಮದ್ದು ತಕೊಂಡ್ರು, ಎಂತ ಮಾಡಿದ್ರುಸ ಚಿಂತೆ ಇದ್ರೆ ಅದು ಕಡಿಮೆ ಆಗುದಿಲ್ಲ.

ಮತ್ತೆ ಅದೇ ನಾನ್ ಹೇಳ್ದೆ ಅಲ್ಲ ತರ್ಕಾರಿ, ಸೊಪ್ಪು, ಈ ಹರಿವೆ ಸೊಪ್ಪು ಇತ್ತಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿ ತಿನ್ಬೇಕು ಮತ್ತೆ ಬೆಳಿಗ್ಗೆ ಸ್ವಲ್ಪ ನಡಿಬೇಕು,.

ಹಾ ಅದೇ ನಾನ್ ಹೇಳ್ತೇನೆ ಅವ್ರ್ ಹತ್ರ, ಸೊಪ್ಪೆಲ್ಲಾ ತಿನ್ಲಿಕ್ಕೆ ಎಲ್ಲಾ ಹೇಳ್ತೇನೆ. ಮತ್ತೆ ಬೆಳಿಗ್ಗೆ ಸ್ವಲ್ಪ ನಡಿಬೇಕು, ಸ್ವಲ್ಪ ಇಪತ್ತು ನಿಮಿಷ ಆದ್ರೂಸ ಪರವಾಗಿಲ್ಲ ಸ್ವಲ್ಪ ನಡಿಬೇಕು. ಅದೇ ಅವರು ಬೆಳಿಗ್ಗೆ ಏನಂದ್ರೆ ಅದೇ ಮನೆ ಕೆಲ್ಸಯೆಲ್ಲಾ ಇರ್ತದಲ್ವಾ ಅದಕ್ಕೆ ಸಂಜೆ ಹೋಗ್ತಾರೆ ನಡಿಲಿಕ್ಕೆ ಅಂತ, ನಡ್ದಲ್ಲ ಬರ್ತಾರೆ.

ಬೆಳಿಗ್ಗೆ ಬೇಗ ಸ್ವಲ್ಪ ನಡದ್ರೆ ಎಲ್ಲಾ, blood pressure ಇದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತೆ.

ಮತ್ತೆ ಆದಷ್ಟು ನೀರ್ ಕುಡಿಬೇಕು, ನೀರ್ ಕುಡಿಬೇಕು.

ಮತ್ತೆ ಅದೇ ಈಗ ಎಲ್ಲರಿಗೂ ಇತ್ತ ಸಮಸ್ಯೆ, ಯಾರು ಸಮಸ್ಯೆ ಇಲ್ಲದವರು ಇಲ್ಲ ಈಗ.

ಮತ್ತೆ ನೀನ್ ಎಂತ ಮಾಡ್ತಿದ್ದಿ ಇವಾಗ? ಈಗ ಏನಿಲ್ಲ ಈಗ ಇನ್ನು class ಇದೆ ಅಂದ್ರೆ, online ಇಟ್ಟಿದಾರೆ ಹಾಗೆ.

ಮತ್ತೆ, ಸಮಾಚಾರ ಎಲ್ಲಾ? ಸಮಾಚಾರ ಏನಿಲ್ಲ ನೀವೇ ಹೇಳ್ಬೇಕು, ಆಯ್ತಾ ನಿಮ್ದು ತಿಂಡಿ ಆಯ್ತಾ? ಮು~ ಮುಂಚೆ ಮನೆ ಇತ್ತಲ್ಲ ಅಲ್ಲೇ ಇದ್ದೀರಾ ಅಥವಾ ಬೇರೆ ಕಡೆ shift ಆದ್ರಿಯ?

ಅಮ್ಮನನ್ನು ನೋಡ್ಲಿಕ್ಕೆ ಬರ್ತೇನೆ ನಾಳೆ ನಾಡಿದ್ರಲ್ಲಿ.

ಅಹ್ ನಾನ್ಸ ಹುಷಾರ್ ಇದ್ದೇನೆ, ಅಮ್ಮನನ್ನು ಕೇಳಿದೆ ಹೇಳು, ತುಂಬಾ ಜಾಗ್ರತೆ ಮಾಡ್ಲಿಕ್ಕೆ ಹೇಳು ಸ್ವಲ್ಪ.

Hello ಪ್ರಶಾಂತ ಎಲ್ಲಿದಿ? ನಾನು Udupi ಅಲ್ಲಿ ಹಾ ಹೇಳಿ. ನಾವ್ ಮಾರ್ರೆ ನಾಡ್ದು ಇಪ್ಪತ್ತ ಏಳಕ್ಕೆ ಒಂದು trip ಗೆ plan ಮಾಡಿದೇವು ಮಾರ್ರೆ.

ಅದು ನಮ್ಗೆ ಅಂದ್ರೆ ನಮ್ದು family type ನಾವ್ family ಅವರೆಲ್ಲ ಬರ್ತಾರೆ ಎಲ್ಲಿಗೆ ಹೋಗುದಂತ ಗೊತ್ತಾಗ್ತಿಲ್ಲ ಮಾರ್ರೆ ನಿನ್ಗೆ ಸಾಧಾರಣ ಅಂದಾಜು ಉಂಟಲ್ಲ ಹೋಗಿ ಹೋಗಿ ಹಾಗಾಗಿ ಎಲ್ಲಿ ಹೋಗ್ಬೋದು? ನಮ್ದು local place ಎಲ್ಲ Udupi ಅಲ್ಲಿ. ಅದೇ ಅದೇ ಹಾಗಲ್ಲ ನಾವು ಈಗ local place ಗೆ ಬಂದ್ ನಮ್ಗೆ ಅಲ್ಲಿ ಇದಕ್ಕೆ ಊಟಕ್ಕೆಲ್ಲ correct ವ್ಯವಸ್ಥೆ ಇರ್ತದ ನಾವ್ ತುಂಬ ಒಂದ್ ಇಪ್ಪತ್ ಮೂವತ್ ಜನ ಬರ್ತೇವೆ ಮಾರ್ರೆ bus ಮಾಡ್ಕೊಂಡು ಬರುದು. Bus ಎಲ್ಲ correct ಉಂಟು ಇದು Udupi . ಮತ್ತ್ ಯಾವ್ದ್ ಅಲ್ಲಿಏನ್ ಏನೆಲ್ಲ place ಉಂಟು ನೋಡ್ಲಿಕ್ಕೆ ನಮ್ಗೆ? ಕೃಷ್ಣ ಮಠ ಉಂಟು ತುಂಬ place ಉಂಟು beach .

ಹೌದೌದು beach ಉಂಟು. ಹ ಮತ್ತೆ Saint Mary’s ಗೆ ಹೋಗುದಾದ್ರೆ ಎಷ್ಟು ಗಂಟೆಗೆ ಹೋಗ್ಬೇಕಾ? ಅದೂ ಒಂದು ಬೆಳಿಗ್ಗೆ ಒಂದು ಹತ್ತು ಹತ್ತು ಗಂಟೆಗೆ ಹೋದ್ರೆ ಸಾಕಾಗ್ತದೆ ಸಂಜೆ ಹೊತ್ತು ಹೋದ್ರೆ ಒಳ್ಳೇದು scenery ಎಲ್ಲ ನೋಡ್ಲಿಕ್ಕೆ ಒಳ್ಳೇದಾಗ್ತದೆ. ಹೌದಾ ಹ ಮತ್ತೆ ಹಾಗಾದ್ರೆ ನಿಮ್ಗೆ Saint~ Saint Mary’s ಮತ್ತೆ ಅದು ಬಿಟ್ರೆ

ಆ ಒಬ್ರಿಗೆ ನೂರುಪಾಯ್ entry fees ಇರ್ತದೆ Saint Mary’s ಅಲ್ಲಿ. ಹಾ ಅದು ಅದು problem ಇಲ್ಲ ಮತ್ತೆ ಇಲ್ಲಿ ಅಲ್ಲಿ ನಮ್ಗೆ resort ಎಲ್ಲ ಉಂಟಾ? ಹ resort ಅದೇ ಹತ್ರದಲ್ಲಿ ಉಂಟ.

ಹೌದೌದು ಉಳ್ಕೊಳಿಕ್ಕೆ ಎಲ್ಲ ಒಳ್ಳೆ ವ್ಯವಸ್ಥೆ ಎಲ್ಲ ಉಂಟು ಅಲ್ಲಿ.

ಅಲ್ಲಿ ನಮ್ಮದ್ ಅದೇ ನಮ್ಗೆ veg section ನೇ ಬೇಕು ಮಾರ್ರೆ.

ಹಾ ಹ ಮತ್ತೆ ಅದೂ ಅದು ಮತ್ತೆ ನಿಮ್ದು ಇದು ಬಂತಲ್ಲ ಯಾವ್ದು ಅಹ್ Kemmannu ಲ್ಲಿ ಏನೋ ಉಂಟಲ್ಲ ಎಂತದದು.

ಅದಾ ಅದೆಲ್ಲ ಎಷ್ಟು ಗಂಟೆ ತನ್ಕ open ಇದೆ ಎಷ್ಟು ಗಂಟೆ ತನ್ಕ ಹೋಗ್ಬೋದು ಅಲ್ಲಿಗೆ.

ಬೇರೆ ನಮ್ದು Varanga jain temple . Varanga . ಅಂತವ.

ಹ ಸರಿ ಸರಿ ಸರಿ ಮತ್ತಲ್ಲಿ ಯಾವ್ದೋ Perdoor . ಅನಂತ ಪದ್ಮನಾಭ ಅಂತ ಭಾರಿ ಕೇಳಿದ್ದೇವೆ ಮಾರ್ರೆ ಅದು ಒಳ್ಳೆದುಂಟಾ? ಹೌದು temple ಬಾರಿ super ಉಂಟು.

ಹಾ ನಿನ್ಗೆ ನಿನ್ಗೆ ಇಪ್ಪತ್ತೇಳಕ್ಕೆ ಪುರ್ಸೊತ್ ಆಗ್ತದಾ? ಹ ಹಾ ಇಪ್ಪತ್ತೇಳಕ್ಕೆ ಬರುವ . ಬರ್ಬೇಕು ಮಾರ್ರೆ ಯಾಕಂದ್ರೆ ನಮ್ಗೆ ನಮ್ಗೆ ಸರಿ ಅಂದಾಜ್ ಸರಿ ಅಂದಾಜ್ ಆಗುದಿಲ್ಲ ಅಲ್ಲಾ family ಅವ್ರೆಲ್ಲ ಇದ್ದಾರೆ ಅಲ್ಲಾ. ಹೌದು ತೋರ್ಸುವ ಬ~ ಬರುವ.

Pa~ pa~ party ಕೊಡಿಸ್ತೀರಾ ನಿಮ್ ಊರಿಗೆ ಬರ್ತಿದ್ದೇವಲ.

ಹ ನಮ್ದು ಸುಮ್ಮನೆ ಈ family ಅವರ್ದು ಮಾರ್ರೆ ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಅಂತ. ಹ ಹ ಸರಿ ಸರಿ. ಹ್ಮ್ ಹಾ ಸರಿ ಹಾಗಾದ್ರೆ ಅಣ್ಣ.

ಹಾ ಅಂಬಿಕಾ ಚನ್ನಾಗಿದೀನಿ ನೀನು? ಹಾ ಚನ್ನಾಗಿದೇನೆ ಊಟ ಮಾಡಿದ್ಯಾ? ಹಾ ಇವಾಗ just ಆಯ್ತು ಏನ್ ಊಟ ಮಾಡ್ದೆ? ನಾನ್ ಅನ್ನ ಸಾರ್ ಊಟ ಮಾಡಿದೆ ನೀನು?

ಹೌದ ಅಪ್ಪ ಇಲ್ಲಂತೂ ತುಂಬಾ ಬಿಸ್ಲಿದೆ.

ಇಲ್ಲಿ ಸಾ ಬಾಳ ಬಿಸ್ಲೆದೆ ಹೊರ್ಗಡೆ ಬಂದ್ರೆ ಕೆಲಸ ಮಾಡೋಕ್ ಆಗಲ್ಲ. ಏ ಏನ್ ಹೇಳೋದ್ ಕಿರಣ್ ಇಲ್ಲಾದ್ರೆ ಮನೇಲ್ ಇರೋದೇ ಬೇಡ ಅನ್ಸುತ್ತೆ ಅದ್ರಲ್ಲ್ ಬೇರೆ ಇಲ್ಲಿ ಗುಡ್ಡ ಜಾಸ್ತಿನೇ ಹಂಗೆ ಅದೂ ತಾಪಮಾನ ಅಂತೂ ತಡ್ಕೊಣಕಾಗ್ತಿಲ್ಲ.

ಹ್ಮ್ ಅಂಬಿಕಾ ಇಲ್ಲಿ ನಮ್ ಮನೆ ಮುಂದೆ ಅಷ್ಟೇ ಒಂದು ಮರ ಇತ್ತು ಮರ ಎಲ್ಲಾ ಕಾಡ್ದ್ಬಿಟ್ಟಾರೆ. ಹಾ ಹಾ ಹ್ಮ್ ಹುಣಸೇ ಮರ ಅಲ್ಲ? ಆ daily ಅದ್ರಾಡಿ ಕುಂತ್ಕೊಂತಿದ್ದೆ.

ಹ್ಮ್ ಇವಾಗದಿಲ್ಲ ಅದು ತಣ್ಣ ನಾವ್ ಚಿಕ್ಕ್ ಮಕ್ಲಿದಗ್ಗ ಅದೆಲ್ಲ.

ಈವಾಗ ಮತ್ತೆ return ಆ ನೇರಳ್ ಬರೋಲ್ಲ. ಏ ನಮ್ ನಾವ್ school ಹೋಗ್ಬೇಕಾದ್ರೆ ಒಂದ್ ಮರ ಇತ್ತಲ್ಲ ನಾವು ಹುಣಸೆಹಣ್ಣು ಕಿತ್ಕೊಂಡು ಅದ್ರಲ್ಲಿ ನಾವು ಹುಣಸೆಹಣ್ಣು ಕಿತ್ಕೊಂಡು ತಿಂತಿದ್ವಿ,

ಆ ಮರನೂ ಕಡ್ದ್ಬಿಟ್ಟಿದಾರಂತೇ ಕಣೊ. ಹಾ ಅದನ್ನು ಅಷ್ಟೇ ಯೂ ಮನೆ ಕಟ್ಟಬೇಕು ಬಾವಿ ಮಾಡ್ಬೇಕು ಅಂತ ಹೇಳಿ ಸುಮ್ನೆ ಕಡ್ದ್ಬಿಟ್ಟಿದ್ದಾರೆ. ಹ್ಮ್ ಇವಾಗಂತೂ ಪರಿಸರನ ತುಂಬಾ ಹಾಳ್ಮಾಡ್ತಿದಾರೆ. ಹ್ಮ್ ಅದ್ಕೆ ಎಲ್ಲಿ ನೋಡುದ್ರು ಬಿಸ್ಲು ಜಾಸ್ತಿ ಇವಾಗ city ಒಳ್ಗಂತೂ,

ನಮ್ ಹಳ್ಳಿ city ಒಳ್ಗಂತೂ ಯಾವ ಮರನು ಇಲ್ಲ. ಏ ಮೊನ್ನೆ ನಾನು ಹೊಸ್ಪೇಟೆ dam ಗೆ ಹೋಗಿದ್ದೆ ಕಣೊ.

ಅಲ್ಲಂತೂ ಹೇಳೋದೇ ಬೇಡ ಸುಮ್ನೆ ಏನೋ ಒಂದು ಮರಗಳ್ನ ಕಡಿಯೋದು ಆ ನೀರ್ಗಳ್ನ್ ಗಲೀಜ್ ಗಲೀಜ್ ಅಲ್ಲೇ ಸ್ನಾನ ಮಾಡ್ತಾರೆ ನೋಡ್ಬರ್ದ್ ಸುಮ್ನೆ ಎಲ್ಲ waste .

ಹೌದ ಈಗ ಜಾಸ್ತಿ ಎಲ್ಲ್ ನಡಿಯುತ್ತೋ ಅಲ್ಲೇ ಜಾಸ್ತಿ ಗಿಡ ಮರಗಳ್ ಇರೋಲ್ಲ.

ಬೆಳೀತಾವೆ ಹೆಂಗಿದ್ರು ಬೆಳೀತಾವೆ ಅಂತಾನೆ cut ಮಾಡ್ತಾರೆ.